ಇದು ಹುಲ್ಲಿನ ಮೇಲೆ ಹಚ್ಚ ಹಸಿರಾದ ಹುಲ್ಲಿನ ಮೇಲೆ ಇದು ಕುಳಿತುಕೊಂಡಿದೆ. ಇದು ಇದರ ಮುಖ ಬಿಳಿ ಬಣ್ಣದಿಂದ ಇದ್ದು ತುಂಬಾ ಆಕರ್ಷಣೆ ವಾಗಿ ಕಾಣುತ್ತಿದೆ

ಕಿತ್ತಳೆ ಸೇಬು ಸೀಬೆಹಣ್ಣು ಎಲ್ಲವು--

ಇದೊಂದು ಹೋಟೆಲ್ ಆಗಿದೆ ಹೋಟೆಲ್ನಲ್ಲಿ ಎರೆಡೂ ಸೈಡೂ ಚೆ ಚೇರ್ ಗಳಿದೆ ಮತ್ತು ಒಳ್ಳೆ ಟೇಬಲ್ ಗಳಿದೆ.

ಅಲ್ಲಿ ಕೆಲವು ವ್ಯಕ್ತಿಗಳು ಕೂತಿದ್ದಾರೆ ಹಳದಿ ಬಣ್ಣದ ಒಬ್ಬ ವ್ಯಕ್ತಿ ನಿಂತಿದ್ದಾರೆ. ಮತ್ತೆ ಒಳ್ಳೆ ಬೆಳಕಿನ ವ್ಯವಸ್ಥೆ ಇದೆ ಲೈಟಿಂಗ್ಸ್ ಇದೆ.